ಈ ಒಂದು ಚಿತ್ರದಲ್ಲಿ ರಸ್ತೆಯ ಮೇಲೆ ಒಂದು ಕಾರ್ ಹೋಗುತ್ತಿದೆ ಮತ್ತು ಇದರ ಪಕ್ಕದಲ್ಲಿ ಒಂದಿಷ್ಟು ಕಬ್ಬಿನದ ಸಿಡಿಗಳನ್ನ ಹಾಕಲಾಗಿದೆ ಮತ್ತು ದೂರದಲ್ಲಿ ಒಂದು ದೊಡ್ಡದಾದ ಬೆಟ್ಟ ಇದೆ ಮತ್ತು ಇಲ್ಲಿ ಹಲವಾರ್ --

ಈ ಒಂದು ಚಿತ್ರದಲ್ಲಿ ಒಂದು ಅಂಗಡಿ ಇದೆ ಈ ಟೇಬಲ್ ನ ಮೇಲೆ ಒಂದಿಷ್ಟು--

ಈ ಒಂದು ಚಿತ್ರದಲ್ಲಿ ವಿಶ್ವಾಸವಿದೆ ಇದರಲ್ಲೇನೂ ವಿಶೇಷವಿದೆ ಜೆ_ಕೆ ಸೂಪರ್ ಸಿಮೆಂಟ್ ಎಂದು ಬರೆಯಲಾಗಿದೆ.

ಇದೆ ಎಸ್ ಬಿ ಐ ಎಂದು ಬರೆಯಲಾಗಿದೆ ಇಲ್ಲಿ ಆಟೋ ಗಳಿವೆ ಮತ್ತು ಇಲ್ಲಿ ಕೆಲವು ಮಹಿಳೆಯರು ನಡೆದುಕೊಂಡು ಹೋಗುತ್ತಿದ--

ಒಂದು ಚಿತ್ರದಲ್ಲಿ ಹಲವಾರು ಸಾಮಗ್ರಿಗಳಿವೆ ಮತ್ತು ಇದರಲ್ಲಿ ಒಂದಿಷ್ಟು ಯಂತ್ರಗಳು.

ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳು ಇದರಲ್ಲಿ ಕಾಣಲು ಸಾಧ್ಯ ಇಲ್ಲಿ ಒಂದು ಬೈಕ್ ಕೂಡ ನಿಂತಿದೆ.

ಈ ಒಂದು ಚಿತ್ರದಲ್ಲಿ ಒಂದು ಕೋಣೆ ಇದೆ ಮತ್ತು ಇಲ್ಲಿ ಎರಡು ಸೋಪ ಗಳನ್ನು ಹಾಕಲಾಗಿದ್ದು ಒಂದು ಟೇಬಲ್ ಅನ್ನು ನೀಡಲಾಗಿದೆ ಎ ಸಡಿ.

ಒಂದು ಚೈ ಎರಡು ಚೇರ್ ಗಳಿವೆ ಮತ್ತು ಇಲ್ಲಿ ಒಂದು ಆ--

ಹಿಂದುಗಡೆ ಒಂದು ವೆಲ್ಡಿಂಗ್ ಒಬ್ಬ ವ್ಯಕ್ತಿ ಹಿಂದುಗಡೆ ಒಂದು ವೆಲ್ಡಿಂಗ್ ಮೆಷಿನ್ ಇದೆ ಹಿ--

ಮತ್ತು ಅಂಗಡಿಯ ಮುಂದುಗಡೆ ಒಂದು ಬೈಕ್ ಅನ್ನು ಕಾಣುತ್ತಿದೆ.

ತೆಂಗಿನ ಗೆರಿಗಳನ್ನು ಮನೆಯ ಮೇಲುಗಡೆ ಹಾಕಲಾಗಿದೆ.

ಈ ಒಂದು ಚಿತ್ರದಲ್ಲಿ ಒಂದು ವಾಟರ್ಫಾಲ್ಸ್ ಇದೆ ಇಲ್ಲಿಜಾರು ಬಂಡಿ ಇದೆ ಮತ್ತು ಇಲ್ಲಿ ಒಂದಿಷ್ಟು ಗಿಡಗಳು ಕಾಣಿಸುತ್ತೆ ಇಲ್ಲಿ ಹರಿಯುವ--

ಕೆಂಪು ಮ್ಯಾಟ್ ಅನ್ನು ಇದರಲ್ಲಿ ಇಟ್ಟಿದ್ದಾರೆ ಮತ್ತು ಗೋಡೆ ಕಿಟಕಿಗಳು ತೆರೆದಿವೆ ಮತ್ತು ಇಲ್ಲಿ ಒಂದು ಸಣ್ಣದಾದ ಗಿಡ ಕಾಣಿಸುತ್ತಿದೆ.

ಮಧ್ಯದಲ್ಲಿ ಕಾಣಬಹುದು ಇಲ್ಲಿ ಒಂದು ಮ್ಯಾಟ್ ಅನ್ನು ಕೂಡ ನಾವು ಕಾಣಬಹುದಾಗಿದೆ.

ಈ ಒಂದು ಚಿತ್ರದಲ್ಲಿ ಒಂದು ಅಂಗಡಿ ಇದೆ ಇದರಲ್ಲಿ--

ಪ್ಯಾಕ ನ್ನು ಮಾಡಲಾಗಿದೆ ಮತ್ತು ಮೇಲ್ಗಡೆ ಒಂದಿಷ್ಟು ಸಾಮಾನ್ಗಳನ್ನು ಇಡಲಾಗಿದೆ.

ಇದೆ ಮತ್ತು ಇದರ ಎಡಬಾಗದಲ್ಲಿ ಇಬ್ಬರು ವ್ಯಕ್ತಿಗಳು--

ಹಸಿ ಇಲ್ಲಿ ಹಿಡಿಯುತ್ತಿದ್ದಾರೆ ಮತ್ತು ಇಲ್ಲಿ ತಕ್ಕಡಿ ಕಲ್ಲು ಮತ್ತು ಬುಟ್ಟಿ ಟ್ರೈ ಇಲ್ಲಿ ಎಲ್ಲವೂ ಕೂಡ ಇದರಲ್ಲಿ.

ಇಲ್ಲಿ ಅ ಆಕಾಶವು ಬಿಳಿ ಮತ್ತು ನೀಲಿ ಬಣ್ಣದಿಂದ ಕೂಡಿದೆ.

ಈ ಒಂದು ಚಿತ್ರದಲ್ಲಿ ಒಂದಿಷ್ಟು ಪ್ಯಾಕೆಟ್ ಗಳನ್ನು ಇಡಲಾಗಿದೆ ಮತ್ತು ಈ ಪಾಕೆಟ್ ನಲ್ಲಿ ಬೆಲೆಗಳನ್ನು ನಿಗದಿ ಪಡಿಸಲಾಗಿದೆ ಮುನೂರ್ ಯಪ್ಪತ್ಯದು ಮುಂನೂರ ಐವತ್ಯದು ಮುನೂರ್ ತೋಮ್ಬಾತೋಮ್ಬತ್ತು ಎರಡ್ ನೂರ ತೋಮ್ಬಾತ್ತೋಬಾತ್ತು --

ಇದೆ ರೀತಿ ಬೆಲೆಗಳನ್ನು ನಿಗದಿಪಡಿಸಲಾಗಿದೆ ಕಬೋರ್ಡ್ ಮೇಲೆ ಒಂದಿಸ್ಟು ಪಾಸ್ಟಿಕ್ ಡಬ್ಬಿಗಳು ಮತ್ತು ಒಂದಿಷ್ಟು ಡಬ್ಬಿಗಳನ್ನು ನೀವು ನೋಡಬಹುದು.

ಒಂದು ಸ್ಕೂಟರ್ ಮತ್ತು ಒಂದು ಪ್ಯಾಷನ್ ಪ್ರೋ ಬೈಕ್ ಚಲಿಸುತ್ತಿದೆ.

ಮಜಿಕರ್ ನೃತ್ಯವನ್ನು ಜನರಿಗೆ ತೋರ್ಪಡಿಸಬೇಕೆಂದು ಹಲವಾರು ವ್ಯಕ್ತಿಗಳು ಹೋಗುತ್ತಿದ್ದಾರೆ ಕೆಲವೊಂದಿಷ್ಟು ವ್ಯಕ್ತಿಗಳು ಡ್ರಮ್ ಸೆಟ್ ಹಿಡಿದುಕೊಂಡಿದಾರೆ ಇಷ್ಟು ವ್ಯಕ್ತಿಗಳು ತಲೆಯ ಮೇಲೆ --

ಇದರಲ್ಲಿ ಒಂದು ಟಿ_ವಿ ಯನ್ನು ಕಾಣಲಾಗುತ್ತಿದೆ.

ಮತ್ತು ಲಗ್ಜುರಿ ಯೂನಿವರ್ಸ್ ವಿತ್ ಎವರ್ ಅಂತ ಗೋಡೆಯ ಮೇಲೆ ಸ್ಪಷ್ಟವಾಗಿ ಬರೆದಿದ್ದಾರೆ.

ಇದರಲ್ಲಿ ಇಬ್ಬರು ವ್ಯಕ್ತಿಗಳು ಮಾತ್ರ ಮ್ಯಾಟ್ ಅನ್ನು ಬಳಕೆ ಮಾಡುತ್ತಿದ್ದಾರೆ.

ಇನ್ನೂ ಐದು ಜನ ವ್ಯಕ್ತಿಗಳು ಇದರಲ್ಲಿ ಮ್ಯಾಟ್ ಅನ್ನು ಬಳಕೆ ಮಾಡುತ್ತಿಲ್ಲ.

ಈ ಗ್ಯಾರೇಜ್ ಅಲ್ಲಿ ಮೂರು ವ್ಯಕ್ತಿಗಳಲ್ಲಿ ಒಬ್ಬ ವ್ಯಕ್ತಿಯು ತನ್ನ ಕೈಯಲ್ಲಿ ಟವೆಲ್ ಅನ್ನು ಇಡಿದುಕೊಂಡು ನಿಂತಿದ್ದಾನೆ ಮಾ--

ಮತ್ತು ಈ ಸ್ಕೂಟರ್ನ ಆಯಿಲ್ ಚೇಂಜ್ ಎಕ್ಸ್ಚೇಂಜ್ ಇಲ್ಲಿ ಮಾಡಲಾಗುತ್ತಿದೆ.

ಮಹಾಲಕ್ಷ್ಮಿ ಟ್ರೇ ಟ್ರೇಲರ್ಸ್ ಎಂದು ಬರೆಯಲಾಗಿದೆ ಅದರಲ್ಲಿ ಗಾಲಿಯನ್ನು ತೆಗೆದು ಇಡಲಾಗಿದೆ ಮತ್ತು ಇಲ್ಲಿ ಒಂದು ಕಿಟಕಿ ಕಣ್ಣಿಸುತ್ತಿದೆ.

ಈ ಚಿತ್ರದಲ್ಲಿ ನಾವು ರೈಲ್ವೆ ನಿಲ್ದಾಣವನ್ನು ಕಾಣು--

ಈ ಒಂದು ಚಿತ್ರದಲ್ಲಿ ಅಂಜನಾದ್ರಿ ಸಂಘ ನಿಮಿತ ಎಂದು ಪಕ್ಕದಲ್ಲಿ ಬರೆಯಲಾಗಿದೆ ಇಲ್ಲಿ ಚಾಯ್ ಕಪ್ ಎಂದು ಬರೆಯಲಾಗಿದೆ ಇದ್ರಲ್ಲಿ--

ಟೇಬಲನ್ನು ಹಾಕಲಾಗಿದೆ ಟೇಬಲ್ ನ ಮೇಲೆ ಹೂಗಳು ಮತ್ತು ಒಂದಿಷ್ಟು ಸಾಮಾನುಗಳನ್ನು ಇಡಲಾಗಿದೆ ಇಲ್ಲಿ ಒಂದು ಪ್ಯಾನ್ ಕಾಣಿಸುತ್ತಿದೆ ಇಲ್ಲಿ ಒಂದಿಷ್ಟು--

ಒನ್ ನೈನ್ ಸೆವೆನ್ ಫೋರ್ ಇದರ ವಾಣಿ ಸಂಖ್ಯೆಯಾಗಿದೆ ಮತ್ತು ಇದರ ನೆರವಿನಿಂದ ಇಲ್ಲಿ ಒಂದು ಟೇಬಲ್ ಇಡಲಾಗಿದೆ.

ಕೆಂಪು ಮತ್ತು ಹಳದಿ ಬಣ್ಣದ ಬಲೂನ್ ಗಳು ಇವೆ.

ಪೇರ್ ಸಲೂನ್ ಅಂತ ಮತ್ತ ಇದರ ಮುಂದ್ಗಡೆ ಒಂದಿಷ್ಟು--

ಅದರ ಹಿಂಭಾಗದಲ್ಲಿ ಒಂದಿಷ್ಟು ಕಟ್ಟಿಗೆಗಳು ಕಲಿಸುವುದನ್ನು ಇದೆ.

ಈ ಒಂದು ಚಿತ್ರದಲ್ಲಿ ಬಟ್ಟೆ ಅಂಗಡಿ ಇಲ್ಲಿ ಎಲ್ಲಾ ತರಹದ ಬಟ್ಟೆಗಳು ದೊರೆಯುತ್ತವೆ ಮತ್ತು ಮಹಡಿಯ ಮೇಲ್ಗಡೆ ಇಲ್ಲಿ ಒಂದಿಷ್ಟು ಲೈಟ್ ಹತ್ತೋದು ಮಾಡುತ್ತದೆ ಮತ್ತು.

ರೇಟ್ ಗಳು ಇವು ತಾತ್ಕಾಲಿಕವಾಗಿಲ್ಲ ಇದು ಫಿಕ್ಸ ರೇಟ್ ಆಗಿದೆ.

ಈ ಒಂದು ಚಿತ್ರದಲ್ಲಿ ಒಬ್ಬ ಪುರುಷನು ಒಂದು--

ಸಮುದ್ ನದಿಯ ಮುಂದ್ಗಡೆ ನಿಂತು ಆ ನೋಡುತ್ತಿದ್ದಾನೆ ಮತ್ತು ಇದರಲ್ಲಿ ನೀರು ತುಂಬ --